ಕಚ್ಚಾ ವಸ್ತುಗಳನ್ನು ನಾವು ಎಸೆಬಾರದವು ಕಚ್ಚಾ ವಸ್ತುಗಳಿಂದ ನಮಗೆ ಹಾನಿಕಾರವಾಗಿರುತ್ತದೆ ಕಚ್ಚಾ ವಸ್ತುಗಳನ್ನು ಕೊಳೆಯೋ ಹಾಗಿಲ್ಲ ಕಚ್ಚಾ ವಸ್ತುಗಳ್ನು ಸುಡಬಾರದು ನಾವು .

ಹಾಗೆ ನಮ್ಗ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ --

ಪೆಟಿಎಂ ಎ.ಟಿ.ಎಂ ನಮ್ಮ ಅಪ್ಪಂ ತಲ್ಯಾಗ ಹತ್ಯಾರು ಹಣ ಹಾಗು ಬ್ಯಾಂಕಿಂದ ಹಣವನ್ನು ಎ.ಟಿ.ಎಂ ಕಾರ್ಡ್ನಿಂದ ಎ.ಟಿ.ಎಂ ಗೆ ಹಾಕಿದರೆ ನಮಗೆ --